ಮತ್ತೆ ನೀನು ಯಾವುದಕ್ಕೆಲ್ಲ ಸೇರಿದ್ದಿ? ನನಗೆ ಸಿಕ್ಕಿದೆ ಸುಮಾರು. ಸಿಕ್ಕಿತಾ? ಹೌದೌದು ನಾನು ಅದು relay ಎಲ್ಲ ಓಡ್ತಿದ್ದೆ. ನಂದು sports ಅಲ್ಲಿ ಎತ್ತಿದ ಕೈ ಅಲ್ಲ. ಆ ಹೌದು. ನಾವು ತಂಡದಿಂದ ಆಡೋದು ಜಾಸ್ತಿ.

ಪ್ರವಾಸ ಎಲ್ಲ ಇಲ್ಲ ಮಾರ್ರೆ ಈ ಸಲ ಮಾಡುವ college ಇಂದ ಒಟ್ಟಾಗಿ.

ಗಮ್ಮತ್ ಮಾಡ್ಬೇಕು ಹೋದ ವರ್ಷ ನಾವು ಹೋದದ್ದು ಗಮ್ಮತ್ ಆಗಿದೆ ಅಲ್ಲ college ಇರುವಾಗ.

ಹೌದು ಅಲ್ಲಿ dance ಹೌದೌದು.

ಮತ್ತೆ NSS camp ಎಲ್ಲ ಇತ್ತಲ್ಲ. ಆ NSS camp ಒಂದು ಗಮ್ಮತ್ ಅಲ್ಲ ನಮ್ಗೆ.

ಹಾ ಎಲ್ಲಿಗ್ಹೋದದ್ದು ನಾವು? ಕುಕ್ಕುರ ಎಲ್ಲಿಗೋದದ್ದು ನಾವು . ಅದು ಇದು Panchanabettu .

ಹೌದು ಅಲ್ಲಿ ಗಮ್ಮತ್ ಆಗಿದೆ.

ಆ ಬೀದಿ ನಾಟಕ ಅದು ನಿನ್ನ part ಭಾರಿ ಒಳ್ಳೆದಿತ್ತಲ್ಲ ಬೀದಿ ನಾಟಕದಲ್ಲಿ.

ಎಂತ ಎಂತ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ last ಗೆ ಎಲ್ಲ ಮಾಡಿ ಮುಗಿಸಿಬಿಟ್ಟದ್ದು.

Teachers ಎಲ್ಲ ಬಯ್ಯುದು ಹಾಗೆ ಮಾಡ್ಬೇಡಿ ಹೀಗೆ ಮಾಡಿ. ಅದೊಂದು ಒಂದು ಇದೆಯಲ್ಲಾ ಗಮ್ಮತ್ತೆ ಬೇರೆ ಅಲ್ಲ ಅದು. ಅದೊಂದು ಗಮ್ಮತ್ತೆ ಬೇರೆ ನಮಗೆ ಶಿಕ್ಷಕರ ದಿನಾಚರಣೆಗೆ ಎಲ್ಲ. ಹೌದು ಆ ಟಿ~ ಶಿಕ್ಷಕರ ದಿನಾಚರಣೆಗೆ teachers ಅವರಿಗೆ ಆಡ್ಸುದು.

ಅದು ಈಗ್ ಎಲ್ಲಿ ಸಿಗ್ತದೆ ಎಲ್ಲಿ ಸಿಗುದಿಲ್ಲ. ಈಗ ನಮ್ಗೆ ಅದು ನೋಡ್ಲಿಕ್ಕುನು ಸಿಗುದಿಲ್ಲ.

College ಏ ಗಮ್ಮತ್ ಆಗ್ತದೆ ನನಗೆ. ಅದೇ college ಒಂದ್ಸ್ವಲ್ಪ ಗಮ್ಮತಾಗ್ತಿತ್ತು. ಆ ಈಗ ಎಂತ ಇಲ್ಲ ಈಗ ನಮ್ದ್ ಆಯ್ತು ನಾವ್ ಕೆಲ್ಸ ಆಯ್ತು ನಮ್ದ್.

ಮತ್ತೆ ಶನಿವಾರ ಎಲ್ಲ ಊಟ ಎಲ್ಲ ಇರ್ತ~ ಇರ್ತದ~ ಇರ್ತಿತ್ತಲ್ಲಾ. ಹೌದೌದು ಅದು ಹೌದು special ಎಲ್ಲ ಮಾಡ್ತಾ ಇದ್ರಲ್ಲ ಊಟಕ್ಕೆ . ಅದಕ್ಕೆ ನಾವೇ ಹೋಗ್ತಿದ್ವಲ್ಲ ಬಡಸ್ಲಿಕ್ಕೆ ಎಲ್ಲ. ಹಾ ಬಡಸ್ಲಿಕ್ಕೆ ನಾವೇ ಹೋಗ್ತಿದ್ದದ್ದು ಲಾಡು, ಪಾಯ್ಸ ಎಲ್ಲ ಇತ್ತಲ್ಲ.

ಅದುಸ ಒಂದು ಗಮ್ಮತ್ತ್ ನಮಗೆ.

ನೆನಪಲ್ಲೇ ಅಷ್ಟೇ. ಹೌದು ಅದೆಲ್ಲ ನಮ್ಗೆ ನೆನ್ಪಷ್ಟೆ ಇನ್ನು ಇನ್ನು ಎಂತ ಇಲ್ಲ. ಇನ್ನು ನಾವು ಹೇಳ್ತಿರ್ಬೇಕು ಹಾಗೆನೇ college ಅಲ್ಲಿ ಹೀಗೆ ಮಾಡ್ತಿದ್ವಿ ಹಾಗೆ ಮಾಡ್ತಿದ್ವಿ ಅಂತ. ಅದೇ. ಸರಿ ಹಾಗಾದ್ರೆ ನಾನು ಇಡುದಾ ಇನ್ನು. ಆಯ್ತ್ ಆಯ್ತ್ ಮತ್ತೆ ಮಾತಾಡುವ ಸಿಗುವ.

ಹಾ ನಾನ್ ಚೆನ್ನಾಗಿದ್ದೇವೆ, ನೀವ್ ಹೇಗಿದ್ದೀರಿ?

ಎಲ್ರು ಆರಾಮ, ನಿಮ್ ಮನೆಯವ್ರೆಲ್ಲ ಹೇಗಿದ್ದಾರೆ? ನಮ್ಮನೆಯವ್ರುಸ ಎಲ್ಲ ಚಂದ ಇದ್ದಾರೆ.

ಹಾ, ಮತ್ತೆ ಎಂತ ಮಾಡ್ತಿದ್ದೀರಿ ಈಗ?

ನಾನಂತೂ ಈ mobile , mobile ಅಲ್ಲೇ use ಮಾಡ್ತಾ ಇದ್ದೀನಿ.

ಹೌದ, ನಾನ್ ಕೂಡ ಹಾಗೆ ಬೆಳ್ಳಿಗಿಂದ ಎದ್ದು mobile ಹಿಟ್ಕೊಂಡೊಳು ಎಂಥ ಕೆಲಸ ಕೂಡ ನನದು ಮನೇಲಿ ಆಗ್ಲಿಲ್ಲ, mobile ಅಲ್ಲೇ ಒತ್ತುದು ಮಾತಾಡೋದ್, ಇದೆ ಮಾಡ್ತಾ ಇದ್ದೇನೆ. ಅದೆ ಏನೋ ಒಂದು ರೂಢಿ ಆಗಿ ಬಿಟ್ಟಿದೆ. ಕೆಲಸ ಮಾಡೋದೇ mobile ಬೇರೆ ಕೈಯಲ್ಲಿ. ಹಾ, ಮೊದಲೆಲ್ಲ ಬೆಳ್ಳಿಗೆ ಎದ್ದು ದೇವರಿಗೆ ಸ್ನಾನ ಮಾಡುದು ದೇವರಿಗೆ ದೀಪ ಇಡುದು ಅಂತ ಕಾರ್ಯಗಳೆಲ್ಲ ಆಗತಿದ್ರೆ, ಮನೆ ಕೆಲಸ ಮಾಡುದು ಈಗ ನಮ್ಮದು ಬೆಳ್ಳಿಗೆ ಎದ್ದ ಕೂಡ್ಲೆ ಎಲ್ಲಾ mobile ಅಲ್ಲೇ ಆಗ್ತದೆ.

ಬೆಳ್ಳಿಗೆ mobile ಅಲ್ಲಿಯೇ ಮಲಗುದು ಕೂಡಾ mobile ಅಲ್ಲಿಯೇ ಎಂತ ಆಗಿದೆ ನನ್ನ ಪರಿಸ್ಥಿತಿ. ಅದೆ ಅದೆ ಅದೆ, ಏ ಏನೋ ಏನ್ ಇಲ್ಲದಿದ್ರೂ mobile ಒಂದು ಇರ್ಬೇಕು ಹತ್ರ. ಹೌದು ಹೌದು, ನನ್ನದು ಕೂಡ ಹಾಗೆ ಆಗಿದೆ. ಎಂತ ಇಲ್ಲದಿದ್ರುಸ ಆಬೋದು mobile ಇಲ್ಲದಿದ್ರೆ ಬದ್ಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಅಸ್ಟ್ರ ಮಟ್ಟಿಗೆ ನಾವ್ ಊಟ ಇಲ್ಲದೆ ಬೇಕಿದ್ರೆ ಬದ್ಕುತ್ತೇವೆ mobile ಇಲ್ಲದೆ ಆಗುದಿಲ್ಲ ಅಂತ ಅಸ್ಟ್ರ ಮಟ್ಟಿಗೆ ನಮ್ಮ ಪರಿಸ್ಥಿತಿ ಬಂದಿದೆ. ಆ ಅದೆ ಒಂದು ಅಡಿಗೆ ಮಾಡಿಲ್ಲ ಅಂದ್ರು ಪರವಾಗಿಲ್ಲ, mobile ಅಲ್ಲಿ recharge ಇದ್ದೀಯ ನೋಡ್ಬೇಕು first ಗೆನೆ . ಹೌದು ಹೌದು ಆದ್ರುಸ ಹಾ ಹೇಳಿ. ಆ ಮಕ್ಳುನು ಹಂಗೆನೇ ಅವ್ರಿಗುನು mobile ಏನೋ homework ಆಯ್ತು ಕಲ್ತಾಯಿತು immediate , ತಕ್ಷಣ mobile ನೆನ್ಪ್ ಬರುತ್ತೆ ಅವ್ರಿಗೆ. ಹೌದು. covid ಬಂದ ನಂತ್ರ mobile , ಮಕ್ಕಳ ಕೈಯಲ್ಲಿ ಕೂಡ ಈಗ mobile ಬಂದು.

Education system ನೆಲ್ಲಾ ಹೇಗೂ affect ಆಗಿದೆ, ಮತ್ತೆ ಮಕ್ಕಳ ಮಾನಸಿಕ ಸ್ಥಿತಿಗೆ ಕೂಡ mobile ತುಂಬಾ effect ಆಗಿದೆ ಅಂತ ಅನಿಸ್ತದೆ ನನ್ಗೆ. ಅದು ಸರಿ ನಿಜ ನಿಜ ನಾನು. ಹೌದು, ಹಾಗಿದ್ರುಸ ನನ್ಗೆ ಎಲ್ಲವನ್ನು ನನ್ನ mobile ಅನ್ನು ದೂರುದಿಲ್ಲ, ತುಂಬಾ ಸಲ ನನ್ಗೆ mobile ಉಪಕಾರ ಮಾಡಿದೆ ಅಲ್ವಾ .

ಎಂತಾದ್ರೂ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿದ ಕುಡ್ಲೆ ನಾವ್ ಹೋಗಿ mobile ನೋಡಿ ಎಂತ ಅಡುಗೆ ಬೇಕಾದ್ರು ಈಗ ನಾವ್ ಮಾಡಬೋದು, ಕುತ್ಕೊಂಡು ಮನೇಲೆ ಕುತ್ಕೊಂಡು.

ಮನೆಗೆ ಎಲ್ಲವನ್ನು ತರಿಸ್ಬೋದು. ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಯಾರತ್ರ ಕೇಳ್ಬೇಕಂತ ಇಲ್ಲ, ಎಲ್ಲ ಕಡೆಗೇಸ mobile help ಆಗ್ತಾದೆ ಅಲ್ವ. ಅದೌದು. ಆದ್ರು ಅಷ್ಟೆಲ್ಲ ಇದ್ರೂ ಒಂದ್ ಸರ್ತಿ ಕೆಟ್ಟದು ಅಂದ್ರೆ ನಮ್ ಮೊದ್ಲೆಲ್ಲಾ ಈ landline number ಇರಬೇಕಂದ್ರೆ ಎಷ್ಟೋ number ಗಳನ್ನು ನೆನ್ಪಿಡತ ಇದ್ವಿ, ಇವಾಗ ನಮ್ ಮನೆಯವರ್ದೆ number ನಮಗೆ ನೆಂಪಿರಕ್ಕುನು ಬೇಡ. ಹೌದು ಹೌದು. ಮಾಡಿದೆ ಅಂತ ಆದ್ರೆ ಇನ್ನೊಂದು ಅಪಕಾರ ಕೂಡ ನಮಗೆ ಮಾಡಿದೆ . ಅದುನು ನಿಜ ಅದನ್ನು ನಾನು. ಹು, ಹಾಗಂತ ಈಗ ಮಕ್ಕಳ ಕೈಯಲ್ಲಿಸ ನೋಡಿ mobile ಬಂದು ಅವರು ಅವರ memory power ಕೂಡ ಕಡಿಮೆ ಆಗಿದೆ, ನೆನಪು ಶಕ್ತಿ ಎಂತ ಇರ್ಲಿಲ್ಲಾ. ಅದಕ್ಕೆ. ಗಡಿಯಾರಕ್ಕೆ ಈ battery ಹಾಕೋದೆಲ್ಲ, ಇವಾಗ ಗಡಿಯಾರನು ಬೇಡ ಅಲ್ರಾಮುನು ಬೇಡ ಎಲ್ಲಾ mobile ಅಲ್ಲೇನೇ ಅನ್ಕೊಂಡು ಇರ್ಬೇಕು.

ಈಗ ಮಕ್ಳು ಕೂಡ ಆಟಾಡುದು, mobile ಅಲ್ಲೇ ಇರುದು. mobile ಅಲ್ಲಿ video ನೋಡುದು, ಅದೇ ಮಾಡುದಲ್ವಾ. ಅದೆ ಅದೆ ಅದೆ ಅದುನು ನಿಜ, ಏನೋ ಒಳ್ಳೇದ್ ಆಗುತ್ತೆ ಸರಿಯಾಗಿ ಕೆಟ್ಟದ್ . ಮತ್ತೆ ಮೊದಲ್ನ ಕಾಲದಲ್ಲೆಲ್ಲ ನೋಡಿ ನೀವು, ಮನೇಲಿ ಎಲ್ಲರು ಬಂದು ಒಟ್ಟಿಗೆ ಕೂತು ಒಟ್ಟಿಗೆ ಊಟ ಮಾಡುದು ಒಟ್ಟಿಗೆ ಮಾತಾಡುದಂತಾದೆಲ್ಲ ಇತ್ತು. ಈಗ ನೋಡಿ ಅದೆಲ್ಲ full ಎಲ್ಲ ಎಂತ ಇಲ್ಲ ಅದಕ್ಕೆ ಒಂದು ಕಾರಣ ನಮ್ಗೆ ಈ mobile ಕೂಡ ಅಂತ ಅನಿಸ್ತದೆ, ಅಲ್ವ. ಇಲ್ಲ, ನಮ್ ನಮೇಲಿ ಮಾತ್ರ ಅದ್ಕೆಲ್ಲಾ ಒಂದು ಸ್ವಲ್ಪ ಅಡ್ಡಿ ಇದೆ ನಾವ್ ಊಟ ಮಾಡೋದು ಒಟ್ಟಿಗೆ ಇರ್ಬೇಕಾದ್ರೆ ಯಾರ್ ಕೈಲೂ ಏನ್ mobile ಇರ್ಬಾರ್ದು ಅಂತ. ಅದು ನಿಜ್ವಾಗ್ಲೂ ಕೂಡ ಆರೋಗ್ಯಕ್ಕೆ ಕೂಡ ಒಳ್ಳೇದಲ್ಲ, ನಾವ್ mobile ನೋಡುದು ಊಟ ಮಾಡುದಂತ.

ಹಾ ಈಗ mobile ಊಟ ಕೂಡ ಹೋಗುದಿಲ್ಲ, ನೀರು ಕೂಡ ಸೇರುದಿಲ್ಲ ಅಂತ .

ಹ ನಡುವೆ ಸಮಂಧಗಳು ಗಟ್ಟಿ ಆಗುವ ಬದ~ ಬದಲು, ಉಂಟು ಹೌದು, mobile ನೊಟ್ಟಿಗೆ ನಾವ್ ಎಲ್ಲ ಸಮಂಧಗಳನ್ನು ಮಾಡಿಕೊಂಡು ಬಿಟ್ಟಿದೇವೆ, ಮನುಷ್ಯರೊಟ್ಟಿಗೆ ಮಾಡ್ತಿಲ್ಲ. ಅದೇ ಅದುನು ಹೌದು, ಸರಿ ನಾನ್ ಇನ್ನೊಂದು ಸರ್ತಿ ಮಾಡ್ಲಾ ನಿನ್ಗೆ phone .

ಹಾ ಆರಾಮದೇನಿ ನೋಡ್ಲೆ, ನೀನ್ ಆರಾಮಾ?

ಎನ್ವಾ free ನೇ ಇರಂಗಿಲ್ಲಾ ನೋಡ್ ನೀನ್ ಯಾವಾಗಿದ್ರೂ busy ಇರ್ತಿ.

ಏನ್ ಮಾಡೋದ್ವಾ ಕೆಲಸಾನ್ ಹಂಗ ಅದಾವ ನಮ್ಮವ್, ನೀವೇನ್ ಬಿಡವಾ free ನ್ಯಾಗ್ ಇರ್ತೀರಿ, ನಾವೆಲ್ free ಇರುಣ ಹೇಳ್?

ಅದು ಖರೇನ ಬಿಡ, ನೀವೆಲ್ಲಾ full ಈಗ ಕೆಲಸ ಮಾಡೋರ್ full busy .

ಏನಿಲ್ಲ ತುಗೋವಾ, ಹಂಗಂತ ಹೇಳಿ friends ಗೋಳ್ನ್ ಏನ್ ಮರಿಯುದಿಲ್ಲ.

ಮನ್ಯಾಗೆಲ್ಲಾ ಆರಾಮ್ ಅದಾರಿಲ್ಲ? ಹಾ ಎಲ್ಲಾ ಆರಾಮಿದಾರ್, ನೀ ಆರಾಮಿದಿ ಇಲ್ಲ? ಹಾ ಆರಾಮದೇನಿ ನೋಡ್ಪಾ.

ಏನಿಲ್ಲಾ ಹಂಗ ನೀನ್ ಮೊನ್ನೇ flight ನಾಗ್ ಹೋಗಿ ಬಂದ್ಯಲ್ಲಾ.

ನಾನ್ ಮೊನ್ನೆಯಿಂದ ನಿಂಗೆ ಅದನ್ನೇ ಕೇಳಬೇಕಂತ ಇದ್ದೆ ಯಾಕಂದ್ರ್ ನಾವು next plan ನಡಿಸಿದ್ವಿ flight ಯಿಂದ್ ಹೋಗೋಣಾಂತ ಹೇಳಿ. ಹ್ಮ್ best ಅಲಾ ಹ್ಮ್. ಅದಕ್ಕೆ ನಿಂಗ್ ಒಂದ್ ಚೂರ್ ಏನಾರೆ ಗೊತ್ತೈತೆನ್ flight ಬಗ್ಗೇ ಏನಾನ, ನನಗ ಏನು ಗೊತ್ತಿಲ್ಲಾ flight ಒಳಗ್ travel ಮಾಡೋದು.

Best ಲೇ ಹೋಗಿ ಬಾ ಒಂದ್ ಸಾರೆ ಹೋಗ್ಬೇಕ್ ನೀ flight ಹೇಳ್ತೇನಿ experience ಏನ್ ಸಕತ್ ಅದ ಆದ್ ಗೊತ್ತ್ ಆದ್ ನೆನಸ್ಕೊಂಡ್ ನೋಡ್ಬೇಕ ಮಜ್ಜಾ ಇರ್ತೇತಿ ಗೊತ್ತ್ feel ಮಾಡ್ಬೇಕ ಅಂತ ಅದಿರಿ?

ನಾವ್ out of country ಹೋಗ್ಬೇಕ್ ಅನ್ಕೊಂಡೇವಿ visa, passport ಎಲ್ಲಾ ready ಮಾಡಿಸ್ಬೇಕಲ್ಲಾ.

ಆ out of country ಗೇ ಬೇಕ್ ಹೌದ್ಬಿಡ, ನಮ್ಮಲ್ಲೇ local ಆದ್ರ್ ನಡಿತೇತಿ ನಿಮಗ್, ಇಲ್ಲೇ ಯಾವದರ ಜಿಲ್ಲೆಗ್ ಹೋಗ್ಬೇಕಂದ್ರ್ ಅಷ್ಟ ಅವಶ್ಯಕತೆ ಇಲ್ಲ, ನೀ ಮತ್ ಬೇರೆ ದೇಶಕೆಲ್ಲಾ ಹೋಗ್ಬೇಕಂದ್ರ ಮತ್ ನಿಂಗ್ passport ಬೇಕ. ಹೌದಾ ನೀ ಎಲ್ಲಿಗೆ ಹೋಗಿದ್ದ?

ನಾ ಮೊನ್ನೆ ಅಹಮದಾಬಾದಿಗೆ ಹೋಗಿ ಬಂದೆ office work ಮ್ಯಾಲೆ.

Office ಅವ್ರ್ ಎಲ್ಲಾ ಮಾಡಿ ಕೊಟ್ಟಿದ್ರ್.

ಮಸ್ತ್ ಇತ್ತ್, ಆದ್ ಮೂರ್ ತಿಂಗಳ್ ಮುಂಚೆನನ್ ಮಾಡಿಸಿದ್ರ್, ಅಂದ್ರ ನೀ ಎ~ ಎಷ್ಟ್ ಇದನ್ನ ಮಾಡಿಸ್ತಿಯಲ್ಲಾ.

ಬೇಗ್ ಬೇಗ್ ಮಾಡಿಸ್ಕೊಂತಿಯಲ್ಲಾ ನಿಂಗ್ ಚುಲೊ ಇರ್ತೇತಿ. ನೀ late ಆಗಿ urgent ಗೇ time ಗೇ ಬೇಕ ಅಂತ ಮಾಡಿಸ್ಕೊಂಡಿ ಅಂದ್ರ್ ಜಾಸ್ತಿ cost ಆಕ್ಕೆತಿ. ಹೌದ pre booking ಮಾಡ್ಬೇಕೇನ್ ಹಂಗರ್? ಹಾ ಹೌದ್ pre booking ಮಾಡಿದಿ ಅಂದ್ರ್ ನಿಂಗ್ ಕಡಮಿ cost ಆಕ್ಕೆತಿ. ಮಸ್ತ್ ಆಕ್ಕೆತಿ, ಆಮೇಲೇ ಆದ್ airport ಲ್ಲಾ ಒಳಗ್ ನೋಡ್ಬೇಕ ಏನ್ ಸಕ್ಕತ್ ಇರ್ತೇತಿ, ಅವ್ರ್ maintain ಮಾಡೋದ್ ಒಳಗ್ checking . ಆಮೇಲ್ flight ಗೆ ಹೋಗ್ಬೇಕಂದ್ರ್ ನಿನ್ ಅಲ್ಲಿಂದ್ ಅಲ್ಲಿಗೆ airport ಯಿಂದ್ ಒಳಗ್ ಕರ್ಕೊಂಡ್ ಹೋಗ್ತಾರ ಒಂದ್ ಗಾಡಿ ಒಳಗ್.

ಅಲ್ಲಿಂದ್ ಹೋಗ್ಬೇಕ್ ಅಲ್ಲೇ ಅಲ್ಲಿ ಒಳಗ್ ಹತ್ತಿ ಹೋಗ್ಬೇಕ್ ಹೇಳ್ತೇನಿ ಅದರ feeling ಒಳಗ್ full ಇದ್ರೊಳಗ ಹಿಮಾಲಯಕ್ಕ್ ಹೋದಂಗ್ feel ಆಕ್ಕೆತಿ ನೋಡ್ ನೀನಗ, ಅದರೋಳಗ್ ಹೋಗಿ ಮ್ಯಾಲೆಲ್ಲಾ ನೋಡಾಕತ್ತಿಯಂದ್ರ್ ನೀನ್.

ಕೆಳಗಿನ ಮನಷರೆಲ್ಲಾ, ಸಣ್ಣ ಸಣ್ಣ ಸಣ್ಣ ಸಣ್ಣ ಮಕ್ಕಳ್ ಕಂಡಂಗ್ ಕಾಣ್ತಿರ್ತಾರ.

Flight ನ್ಯಾಗೆಲ್ಲಾ full facility ಲ್ಲಾ ಚುಲೊ ಇರ್ತೇತೇನ? ಹಾ food facility ಎಲ್ಲಾ ಇರ್ತೇತಿ.

ಹ್ಮ್, ನೀ ಆದ್ ಬೇಕಂದ್ರ booking advance ಮಾಡ್ಕೊಬೋದ್, ಇಲ್ಲಾ ಅಂದ್ರ್ ನೀನ್ ಅಲ್ಲೇ purchase ಮಾಡ್ಕೊಬೋದ.

ಹಾ ಆದೆಲ್ಲಾ ಮಸ್ತ್ ಇರ್ತೇತಿ, ಹೋಗಿ ಬಾ ಲೇ ಒಂದ್ ಸಾರಿ ಮಸ್ತ್ ಐತಿ ನೋಡ್.

ಹಾ ಅದೇ ನಾವು ಈಗ ಅನ್ಕೊಂಡಿವಿ but ಅಲ್ಲೇ full ನಮಿಗೆ ಏನಾರೆ problem ಆದ್ರ್ ಅವ್ರೆಲ್ಲಾ help ಮಾಡ್ತಾರಾ? ಹಾ ನಿಂಗೇನಾದ್ರೂ problem issues ಇಲ್ಲಾ health issues ಆದ್ರ checking ಇರ್ತಾರ.

ಆಮೇಲೆ ನಿಂಗ್ ಹಂಗೇನಾದ್ರೂ problem ಆತ್ ಅಂದ್ರ ಅಲ್ಲೆಲ್ಲಾ facility ಚುಲೊ ಐತಿ, ಮಸ್ತ್ ಐತಿ ಆಮೇಲೆ ನಿಂಗ್ washroom ಹೋಗಾಕ.

ಎಲ್ಲಾದಕ್ಕನೂ ಮಸ್ತ್ ಐತಿ ಅಲ್ಲೇ. ಒಳಗೆಲ್ಲಾ ಹಿಂಗ್ ಹೋ~ ಹೋಗಿಬರ್ಬೋದ ಆಮೇಲ್ ನಿನ್ ಅದ್ರೊಳಗ ಕುಂತ್ mobile ಲೆಲ್ಲ allow ಇರಂಗಿಲ್ಲಾ ಅಲ್ಲೇ ನಿಂಗ.

Mobile flight ಹತ್ತಿದ್ ತಕ್ಷಣ ಹೇಳ್ತಾರ್ announcement ಮಾಡ್ತರ್, ಎಲ್ಲರೂ mobile off ಮಾಡ್ರಿ ಅಂತೆಲ್ಲ ಹೇಳ್ತಾರ.

ಹಾ ಎಲ್ಲಾ announcement ಆಮೇಲೆ ಏನ್ ಏನೈತಿ ಎಲ್ಲಾ ಹೇಳ್ತಾರ್ ಅವ್ರ್ ನಿಂಗ explain ಮಾಡ್ತರ್ ಅದರ ಬಗ್ಗೆ, ಯಾವಾಗ್ ಏನ್ ಹಾಕೋಬೇಕ್ ಆಮೇಲೆ air mask ಹಾಕೋಳುದ್ ಇರ್ತೇತಿ ಅದನ್ನು ಹೇಳ್ತಾರ. Okay okay ಹಂಗಾರ್ ನಾನು ಈಗ ಅದನ್ನ think ಮಾಡತಿದ್ನಿ, ನೋಡ್ ನಾವು ಹೋಗಿ ಬರ್ತೇವಿ ಒಂದ್ ಸಾರಿ journey . ಹೋಗಿ ಬಾ ಹೋಗಿ ಬಾ ಮಸ್ತ್ ಐತಿ ನೋಡ್ ಒಂದ್ ಸಾರಿ ಹೋಗಿ ಬಾ ಹೋಗಿ ಬಂದ್ ಹೇಳ್ ನಂಗ. ಹಾ ಸರಿ ತಗೋ ನಾ ಹೋಗಿ ಬಂದಮ್ಯಾಲೆ ನಿನಿಗ್ ನಂದು experience ಎಲ್ಲಾ ಹೇಳ್ತೇನಿ phone ಮಾಡಿ. ಸರಿ ಸರಿ okay ಪಾ ಆಯಿತ್ ಹಂಗಾರ.